ಇದು ಮಸೀದಿ ತರ ಮಸೀದಿ ಅಲ್ಲ ಇದು ಹೌದು ಇದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ ಬಟ್ ಇದು .

ಒಂದು ದೋಣಿಯ ಸವಾರಿ ಮಾಡುವ ಚಿತ್ರಣ.

ಬೆಂದೂರ್ ವೆಲ್ ಅಂತ ಹೇಳಬಹುದು ಇಲ್ಲಿ ಎಲ್ಲ ಶಾಪಿಂಗ್ ಮಾಲ್ ಮೆಡಿಕಲ್ಸ್ ಹೋಟೆಲ್ಸ್ ಗಳೆಲ್ಲ ಕಾಣ ಸಿಗುತ್ತವೆ ಬೆಂದೂರ್ ವೆಲ್ ಸರ್ಕಲ್ ಇದು.